ಇದು ಒಂದು ಫನ್ಕ್ಷನ್ ಆಗಿದೆ ಇದು ಒಂದು ಸಂಗೀತ ಫನ್ಕ್ಷನ್ ಅಂತ ಅನ್ನಸ್ತಾ ಇದೆ ಇದ್ರಲ್ಲಿ ಅನೇಕ ಜನರಲ್ಲಿ ಲೇಡೀಸ್ ಜೆಂಟ್ಸ್ ಎಲ್ಲಾ ಸೇರಿ ಡಾನ್ಸ್ ಗಳನ್ನೂ ಹಾಡತ್ತಾ ಇದ್ದಾರೆ.

ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಾಯಿದೆ ಬೋರ್ಡ್ ಮೇಲೆ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ್ ಅಂತ ಕೂಡ ಬರ್ದಿದ್ದಾರೆ. ಒನ್ ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ ಸ್ವಲ್ಪ ಜನ ಬೇರೆ ಕೆಲ್ಸಗಳನ್ನು ಮಾಡ್ತಾಯಿದ್ದಾರೆ ಅದ್ರ ಕೆಲ್ಗಡೆ ಮುಗ್ಗನ್ ಹಾಕಿದ್ದಾರೆ.

ಇದು ಒಂದು ಬುಕ್ ಶಾಪ್ ಆಗಿದೆ ಇದ್ರಲ್ಲಿ ಅನೇಕ ರಕ್ಕ್ಗಳಲ್ಲು ಬುಕ್ಸ್ ಕಾಣಸ್ತಾ ಇದಾವೆ ಕೆಳಗಡೆ ಪಟಗಳ ನಿಂತಿದ್ದಾರೆ ಪೂಜೆ ಮಾಡಿದ್ದಾರೆ ಅದಕ್ಕೆ ಹಾರಗಳನ್ನ ಹಾಕಿದ್ದಾರೆ.

ವೀರ ಶಿವ ಕಾಲೇಜ್ ನಲ್ಲಿ ಇದು ಒಂದು ರೂಮ್ ಕ್ಲಾಸ್ ರೂಮ್ ಆಗಿದೆ ಇದ್ರೂ ಹೆಲ್ತ್ ಸೆಂಟರ್ ಅಂತ ಬರ್ದಿದ್ದಾರೆ ಕಿಟಕಿಗಳು ಕಾಣುಸ್ತಾ ಇದ್ದಾವೆ ಬಾಗ್ಲು ಇದೆ ಬ್ಲೂ ಕಲರ್ ನಲ್ಲಿ ಮತ್ತೆ ಬೈಕ್ ಗಳು ನಿಂತಿದಾವೆ ಸುತ್ತ ಮುತ್ತ ರೂಮ್ಸ್ ಕೂಡ ಕಾಣುಸ್ತಾ ಇದ್ದಾವೆ.